ಕ್ಲೇ ಮಾಡೆಲ್ಲಿಂಗ್ ಡ್ರಾಯಿಂಗ್ ಇನೊಂದು ಏನು ಮತ್ತೆ ಪೇಪರ್ ಕಟಿಂಗ್ ಮಾಡೊದು ಪೇಪರ್ ಅಲ್ಲಿ ಡಿಸೈನ್ ಮಾಡೊತರ ಶೈಕ್ಷನಿಕ್ ಚಟುವಟಿಕೆಗಳು ಮಾಡಸ್ತಾ ಇದ್ದಾರ ಅನುಸುತ್ತೆ .

ಇಲ್ಲೊಂದ್ ಬ್ಯಾಂಕಿಂದ್ ಬೋರ್ಡ್ ಹಾಕಿದಾರೆ ಯಾವದೋ ಅಂತ ಗೊತ್ತಾಗ್ತಿಲ್ಲ ಸರಿಯಾಗಿ. ಮೋಸ್ಟ್ಲಿ ಸೊಸೈಟಿ ನ ಅಂತ ಎಲ್ಲ ಜನ ನಿಂತಿರೋದ್ ನೋಡಿದ್ರೆ ಯಾವದೋ ಸೊಸೈಟಿ ಅಕ್ಕಿ ಗೋಧಿ ಕೊಡೋ --

ಜಿವೊ ದವ್ರ ಹಾಕ್ಸಕೊಟ್ಟಿದ್ದಾರೆ ಜಿವೊ ಎಲ್ಲ ಹೊದ್ರೂ ಜಿವೊ ಎಸ್.ಬಿ.ಐ. ಬ್ಯಾಂಕ ಒಳಗಡೆ ಬ್ಯಾಂಕ ಇದೆ ಸ್ಟೆಟ ಬ್ಯಾಂಕ ಆಫ್‌ ಇಂಡಿಯಾ .

ಬಟ್ ರೈಸ್ಗಿಂತ ಅತ್ತಿ ಜಾಸ್ತಿ ಬೆಳಿಯದಲ್ಲಾ ಬಟ್ ರೈಸ್ ಫ್ಯಾಕ್ಟರಿ ಅಥವಾ ಅತ್ತಿ ಫ್ಯಾಕ್ಟರಿ ಅನ್ಸುತ್ತೆ ಇದ್ ಯಾವ್ದೋ.

ಇದು ಕೀರ್ತಿನಾ ಕೀರ್ತಿ ಯೋಗ ಎಲ್ಲಾ ಕೇಸರಿ ಬಿಳಿ ಹಸಿರು ಹಾಕಿದರೆ ಇಂಡಿಯನ್ ಫ್ಲಾಗ್ ನ .

ಯೋಗ ಮಾಡತ್ತಿದರೆ ಯೋಗ ಮಾಡೋದ್ರಿಂದ ಇದೊಂದು ಒಳ್ಳೆ ಅಭ್ಯಾಸ ಅಂತ ಹೇಳಬಹುದು ನಮ್ಮ ಪ್ರಕಾರ .

ಓ ತರಕಾರಿ ಅಂಗಡಿ ಹೂಕೋಸ ಇದೆ ಬಾಳೆಹಣ್ಣ ಇದೆ ಟೊಮೆಟೊ ಇದೆ ಬಾಳೆಹಣ್ಣೆ ಜಾಸ್ತಿ ಇದೆ ಹೂಕೋಸ ಅಲ್ಲಾಇದು ಆಕ್ಚುಲಿ ಎಲೆಕೋಸ --

ಇದು ಅದೆ ಅನ್ನಸುತ್ತೆ ಟೀಚರ್ ಇದರೆ ಚಿಕ್ಕ ಚಿಕ್ಕ ಮಕ್ಕಳ ಇದವೆ ಡ್ರಾಯಿಂಗ್ ಚಿತ್ರ ಕಲೆ ಮಾಡುವಂತ್ತದ್ದು ಕ್ಲೇ ಮಾಡಲ್ಲಿಂಗ್ ಮಾಡುವಂತ್ತದ್ದುಈ ತರ ಸಣ್ಣಪುಟ್ಟ ಚಟುವಟಿಕೆಗಳಿಂದ ಮಕ್ಕಳಲ್ಲಿ ಒಂದು ಒಳ್ಳೆ ಅಭಿಪ್ರಾಯ ಬರುತ್ತೆ.

ಒಳ್ಳೆ ಎಜುಕೇಷನ್ ಇಂಪ್ರೂವ್ ಆಗುತ್ತೆ ಮತ್ತೆ ಶಿಕ್ಶಣದಲ್ಲಿ ಕಲಿಕೆ ಬೇಗ ಆಗುತ್ತೆ ತಿಳ್ಕೋಳೋದು ಜಾಸ್ತಿ ಇರುತ್ತೆ.

ಬರಸೆ ಹಟ್ಟೆ ಇದೊಂದು ಇಂಡಿಯನ್ ಕಲ್ಚರ್ ನ ಸಾಂಸ್ಕೃತಿಕ ನೃತ್ಯ ಅಂತನೆ ಹೇಳಬಹುದು ಭರತನಾಟ್ಯ ಈವಾಗೆಲ್ಲಾ ಕಮ್ಮಿ ಆಗಿದವ್ .

ಉಹ್ ಇದ ಯಾವದೋ ಅಂಗನವಾಡಿ ಅನ್ನಸುತ್ತೇ ಅಂಗನವಾಡಿ ಎ ಇಲ್ಲ ಅಲ್ಲಲ್ ಇದು ಅದೆ ಎಕ್ಸಿಬಿಷನ್ ಕ್ಲೇ ಮಾಡಲ್ಲಿಂಗ್ ಪ್ರತಿಬಾ ಕಾರಂಜಿ ಆಮೇಲೆ ಸೈನ್ಸ್ ಕ್ಲೇ ಮಾಡಲ್ಲಿಂಗ್ --

ಇದು ಡ್ಯಾನ್ಸಿಂಗ್ ಕ್ಲಾಸೆ ಅಹ್ ಚಿಕ್ಕ ಮಕ್ಕಳ ಇಂದ ಹಿಡಿದು ದೊಡ್ಡೋರ ತನಕ ಎಲ್ಲರಿಗು ಡಾನ್ಸ್ ಹೇಳಕೊಡತ್ತರೆ ಮೋಸ್ಟ್ಲಿ ಇದು ಯಾವದೋ ದೇವ್ರ ಸಾಂಗ್ ಗೆ ಡಾನ್ಸ್ ಪ್ರಾಕ್ಟೀಸ್ ಮಾಡತ್ತಾ ಇದಾರೆ ಅನ್ನಸುತ್ತೆ.

ಇದು ಏನಕಪ್ಪ ಲೈನ್ನು ಇದು ಯಾವದಕೆಲ್ಲಾ ಇದು ಯಾವದೋ ಇಂಡಸ್ಟ್ರಿ ಏರಿಯಾ ಇರೋ ತರ ಇದೆ ಇಂಡಸ್ಟ್ರಿಯಲ್ ಅಥವಾ ಶೂಟಿಂಗ್ ಶೂಟಿಂಗ್ ಅಲ್ಲಾ ಇಂಡಸ್ಟ್ರಿ ಏರಿಯಾ ತರನೇ ಇದೆ .

ಇದು ಜಾತ್ರೆ ಎಕ್ಸಿಬೀಷನ್ ಆ ಎಕ್ಸಿಬೀಷನ್ ಬೇರೆ ಈ ಎಕ್ಸಿಬೀಷನ್ ಬೇರೆ ಇಲ್ಲೆಲ್ಲಾ ಆಟ ಆಡೋ ಎಕ್ಸಿಬೀಷನ್ ಅಲ್ಲೆಲ್ಲಾ ಕಲಿಯೋ ಎಕ್ಸಿಬೀಷನ್ ಬ್ರೆಡ್ --

ಯೋಗ ಎಲ್ಲಿ ಮಕ್ಕಳು ಯೋಗ ಕ್ಲಾಸಿಗೆ ಬಂದು ಯೋಗ ಮಾಡ್ತಿದಾರೆ ಯೋಗ ಡಾನ್ಸ್ ಕ್ಲಾಸ್ ಯೋಗ ಕ್ಲಾಸ್ ಗೊತ್ತಾಗಲಿಲ್ಲ ಇದು--

ಒಂದು ಥರ ಅರಿವು ಮೂಡಿಸುತ್ತೆ ಅವರ ಮೇಲೆ ಅವರಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ ಈ ಆರ್ಟಿಸ್ಟ್ ಚಿತ್ರ ಕಲೆ ಇವಕ್ಕೆಲ್ಲ ಪ್ರಾಮುಖ್ಯತೆ ಕೊಡಬೇಕು ಶಾಲೆಗಳಲ್ಲಿ ಅಂತಾನೆ ಹೇಳಬಹುದು.

ಎಕ್ಸ್ಪರಿಮೆಂಟ್ ಅಲ್ಲಾ ಇದು ಏನೋ ಗೊತ್ತಾಗತ್ತಾ ಇಲ್ಲಾ ಮೋಸ್ಟ್ಲಿ ಏನ ಮಾಡತ್ತಿದರೆ ಗೊತ್ತಾಗತ್ತಾ ಇಲ್ಲಾ ಅಲ್ಲೊಂದ ಬಲ್ಬ್ ಇದೆ ಇದು ಒಂದು ಮಷೀನ್ ಇದೆ ಅನ್ನಸುತ್ತೆ ಅಷ್ಟೇ ಏನ ಮಾಡತ್ತಿದರೆ ಗೊತ್ತಾಗತ್ತಾಇಲ್ಲಾ.

ರೈಲ್ವೆ ಸ್ಟೇಷನ್ನು ಅಥವಾ ಯಾವದೋ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಇರ್ಬೇಕು ಗವರ್ನಮೆಂಟ್ ಆಫೀಸ್ ಮೋಸ್ಟ್ಲಿ ಬೈಕ್ ಎಲ್ಲ ಸ್ವಲ್ಪ ನಿಂತಿತಾವೆ ಇದು ಯಾವದೋ ರೈಲ್ವೆ ಸ್ಟೇಷನ್ ಅಥವಾ ಬ್ಯಾಂಕ್ ಆಫೀಸ್ --

ಅದಕ್ ಹುಡುಗ್ರೇ ಬೇಕ ಬಿಡಿ ಹುಡುಗೀರ್ ಕೈಯಲ್ಲಿ ಆಗಲ್ಲಾ ಆತರ ಪಾರ್ಟಿ ಪಬ್ ಹಳ್ಳಿ ಕಡೆಲ್ಲಾ ಇರಲ್ಲಾ ಜಾಸ್ತಿ ಸಿಟಿಲೆ ಜಾಸ್ತಿ ಈ ತರದ ಇದ್ದ ಬಿಟ್ಟರೆ ಹುಡುಗಿಯರಿಗೆ ಏನು ಬೇಡ ನೋಡಿ.